ಇದೆ ಸ್ವಲ್ಪ ಈಗ ಈ ಅರಣ್ಯ ಪ್ರದೇಶ ಇರುವಲ್ಲಿ ಸ್ವಲ್ಪ ಬೈಲು ಗದ್ದೆಯೆಲ್ಲಾ ಇರುವಲ್ಲಿ ಸ್ವಲ್ಪ ಆ ಇದು ತಂಡಿ ಜಾಸ್ತಿ ಇದೆ. ಕರಾವಳಿ ಸ್ವಲ್ಪ ಈ ಕಡೆ ಸಮುದ್ರ side ಅಲ್ಲೆಲ್ಲ ಸ್ವಲ್ಪ hot ಜಾಸ್ತಿದೆ ಅಂತ.

ಹೌದು. ನಮ್ಮಲ್ಲಿ ಚಳಿ ಉಂಟು ರಾತ್ರಿ ಹೊತ್ತು full ಚಳಿ ಮತ್ತೆ ವ ಮುಂಜಾನೆ ವ ಮಾತ್ರ ಇದು ಇದು ಇರ್ತದೇ ಸ್ವಲ್ಪ. ಹಾ. ಅದೇ ಈಗ ಏನ್ ಅಂತ ಹೇಳಿದ್ರೆ ಬಿಸಿಲು ಮತ್ತೆ cold ಡು ಇದಕ್ಕೆಲ್ಲ ಸೇರಿ ಈಗ ಕಾಯಿಲೆಗಲ್ಲೆಲ್ಲ start ಆಗ್ತಾ ಇದೆ ಈಗ.

ಈಗ ಶೀತ ಕೆಮ್ಮು ಜ್ವರ ಎಲ್ಲಾ ಮಾಮೂಲಿ ಆಗಿ ಹೋಗಿದೆ. ಹೌದು ಶೀತ ಕೆಮ್ಮು ಎಲ್ಲ ಉಂಟು ಈಗ ಒಮ್ಮೆ ಬಿಡ್ತದೆ ಬರ್ತದೆ ಹೋಗ್ತಾ ಉಂಟು ಹಾಗೆ. ಅಂದ್ರು ಜನರು ಎಷ್ಟ್ ಕಲ್ತ್ರು ಕೂಡ ಆ ಪ್ರಕೃತಿ ಎದ್ರಿಗೆ ಏನು ಅಲ್ಲ ಅಂತ ಪ್ರಕೃತಿ ತೋರ್ಸ್ತದೇ ನಮಗೆ ಅಲ್ವ?

ನೀವು ಎಷ್ಟ್ ಬೇಕಾರು ಹಾರಾಟ ಮಾಡಿ ಅಂದ್ರೆ ನಾವು ವಾತಾವರಣ ಪ್ರಕೃತಿಯನ್ನು ಅದನ್ನ correct ಆಗಿ ನಾವು ಇಟ್ಕೋಲ್ದಿದ್ರೆ ಅದ್ ಏನ್ ಬೇಕಾದ್ರು ಮಾಡತ್.

ನೋಡಿ ಸರಿ ಇರ್ತರೆ ಸಂಜೆವರೆಗೆ ಸರಿ ಇರ್ತರೆ ಬೆಳಿಗ್ಗೆ ಏಳುವಾಗ ಏಳ್ಲಿಕ್ಕೆ ಆಗುದಿಲ್ಲ ಆ ರೀತಿ ತಲೆ ನೋವು ಇದು ಎಲ್ಲ ವಾತಾವರಣ effect ಟು. ಹೌದ್, ಮತ್ತೀಗ ರಾತ್ರಿ ಕೂಡ ದೊಡ್ಡದೇ ಜಾಸ್ತಿ ಇತ್ತು ದಿವಸ ಸ್ವಲ್ಪ ಕಡಿಮೆ ಅಲ್ವ sir ಈಗ? ಹ ಅದೀಗ ನಾಡ್ಡ್ ಈಗ ಉತ್ತರಾಯಣ ಬರುವವರೆಗೆ ಹಾಗೆ ಇರ್ತದೆ.

ಈಗ ರಾತ್ರಿ ಸ್ವಲ್ಪ ದೊಡ್ಡದು, ಉತ್ತರಾಯಣದ ನಂತ್ರ.

ಆ ಸ್ವಲ್ಪ ಹಗುಲು ದೊಡ್ಡದಾಗ್ತದೆ ಹಾಗೆ.

ಕತ್ಲೆ ಬೇಗ ಆಗುದಿಲ್ಲ ಈ ವಾತಾವರಣ ಅಂತ ಹೇಳಿದ್ರೆ ಹಾಗೆ ಆ.

Main ಅಂತ ಹೇಳಿದ್ರೆ ಇದೆಲ್ಲ ಏನ್ ಗೊತ್ತುಂಟಾ ಕೃಷಿ ಮೇಲೆ effect ಆಗತ್ತೆ. ಹ್ಮ. ವಾತಾವರಣ ಅನ್ನೊ ಅಂಥದ್ದು ಕೃಷಿ ಮೇಲೆ ಸ್ವಲ್ಪ effect ಆಗ್ತದೆ. ಆಮೇಲೆ ಮನುಷ್ಯರ ಮೇಲೆ ಪ್ರಾಣಿ ಮೇಲೆ ಕೂಡ effect ಆಗ್ತದೆ. ಹೌದ್ ಹೌದ್ ನಮ್ಗ್ ಕೂಡ ಹಾಗೆ ಮುಂಜಾನೆ ಎಲ್ಲ ಹಾಲು ಇದು ಹುಲ್ಲೆಲ್ಲಾ ತರ್ಲಿಕ್ಕೆ. ಈದ್ ಆಗ್ತದೆ late ಆಗ್ತದೆ. ಏಳುವಾಗ ತುಂಬಾ late ಆಗ್ತದೆ. ಈಗ ನಾವು ಐದೂವರೆ ಗಂಟೆಗೆ ಏಳ್ತೇವೆ ನಾವು. ಈಗ ನೋಡೀ ಒಂದ್ ಹನ್ನೆರಡ್ ಗಂಟೆ ಬಿಸ್ಲಲ್ಲಿ ತಿರ್ಗ್ಲಿಕ್ ಸಾಧ್ಯ ಇಲ್ಲ ಕಣ್ಣ್ ನೋಡ್ಲಿಕ್ಕೆ ಬಿಡ್ಲಿಕ್ಕೆ ಆಗುದಿಲ್ಲ. ಹೌದ್ ಹೌದು ಹೌದ್ ಹೌದು ಕಂಡಾಪಟ್ಟೆ ಬಿಸಿಲು. ಆ ಸಂಜೆ ನಂತ್ರ cool ಇರ್ತದೆಸ್ವಲ್ಪ cool ಆಗಿರ್ತದೆ mild ಆಗಿ ಅಲ್ವ?

ಅದೇ ಈಗ ಎಂತ ಆಗತ್ತೆ ಗೊತ್ತಾ? ಅದು ಈ time ಅಲ್ಲಿ ನಾವು ಈ cold ನೀರೆಲ್ಲ ಕುಡ್ದ್ರೆ ಅದ್ ಬೇರೆ ರೀತಿಯಲ್ಲಿ ಸಮಸ್ಸೆ start ಆಗತ್ತೆ.

ಅದಕ್ಕೆ ಆರೋಗ್ಯದ ಬಗ್ಗೆ ಎಲ್ಲ ಸ್ವಲ್ಪ ಜಾಗ್ರತೆ ಮಾಡ್ಬೇಕ್ ಮರ್ರೆ. ಹೌದ್ ಆರೋಗ್ಯದ ಮುಖ್ಯ ಇಲ್ಲಾಂದ್ರೆ ಈಗ ಪುನಾ. ಬಿಸಿ ನೀರೆಲ್ಲ ಕುಡಿಬೇಕು, ವಾತಾವರಣಕ್ಕೆ ಸರಿಯಾಗಿ ನಾವಿರಬೇಕು. ನಮಗೆ ಸರಿಯಾಗಿ ವಾತಾವರಣ ಇರುವುದಿಲ್ಲ ಈಗ. ಹೌದ್ ಹೌದ್ ಹೌದು ಈಗ ನಾವದಕ್ಕೆ ಅದಕ್ಕೆ ನಾವ್ ಹೊಂದ್ಕೊಬೇಕಾಗ್ತದೆ. ಈಗ ನಮಗೆ ಅದು ಹೊಂದ್ಕೊಳ್ಳೋದಲ್ಲ ಈಗ ನಾವು ಅದ್ಕಕೆ ಹೊಂದ್ಕೋಳ್ಬೇಕು. ನಾವು ಜಾಸ್ತಿ ಕಲ್ತದ್ ಜಾಸ್ತಿ ಆದಾಗೆ ವಾತಾವರಣವು ಕೂಡ ನಾವು ಆ ಕಲ್ತಿದ್ದೇವೆ ಅಂತ ಹೇಳ್ಕೊಂಡ್ ವಾತಾವರಣದ ಎದುರುಗಡೆ ನಾವು ಮಾಡಿದ್ರೆ ಅದ್ ನಡೆಯುದಿಲ್ಲ ನಮ್ದ್ ಆಟ. ಹೌದ್ ಹೌದ್ ಹೌದು. ಇನ್ನು ಅಂದ್ರೆ ಈಗ ಡಿಸೆಂಬರ್ ಆಯ್ತ್ January ಆಯ್ತ್ ಇನ್ನು ಮಳೆ ಇನ್ನು ಹೋಗಲಿಲ್ಲ correct ಆಗಿ ಕೆಲವಾಗ ಒಮ್ಮೆ ಮಳೆ ಬರ್ತಾ ಉಂಟು. ಹೌದ್ ಹೌದು ಅಂದ್ರೆ ಬೇರೇ ಇನ್ನು ನನ್ ಲೆಕ್ಕದಲ್ಲಿ ಏನ್ ಅನ್ಸತ್ ಅಂದ್ರೆ ಆ ಭವಿಷ್ಯದಲ್ಲಿ ಈಗ ಕಾಲ ಆ ಕಾಲ ಈ ಕಾಲ ಅಂತ ಇಲ್ಲ.

ಎಲ್ಲ ಒಂದೇ ಕಾಲ ಅಂದ್ರೆ ಇದ್ದಾಗ ಅದಕ್ಕ್ ಅದಕ್ಕೆ ನಮಗೆ ಮನ್ಸಿಗೆ ಎನಿಸಿದ್ದು ನಾವ್ ಮಾಡಿದಾಗ ಪ್ರಕೃತಿ ಎಂತಮಾಡ್ತದೆ. ಅದಕ್ಕೆ ಎನ್ನಸಿದಾಗೆಅದು ಮಾಡ್ತದೆ ಎಲ್ಲ ಕಾಲದಲ್ಲೂ ಮಳೆ ಬರ್ತದೆಎಲ್ಲ ಕಾಲದಲ್ಲೂ ಬಿಸ್ಲ್ ಬರ್ತದೆ ಎಲ್ಲ ಕಾಲದಲ್ಲೂ ಚಳಿ ಆಗ್ತದೆ.

ಅಲ್ವಾ cyclone ಎಲ್ಲ ಕಾಲದಲ್ಲೂ ಬರ್ತದೆ ಮೊದ್ಲ ಆದ್ರೆ ಹಾಗಿಲ್ಲ ಒಂದ್ಮಳೆಗಾಲ ಅಂತ ಇತ್ತು ಅಲ್ವ? ಬೇಸಿಗೆಗಾಲ ಅಂತ ಇತ್ತು. ಸರಿ ಸರಿ ಸರಿ ಒಂದು call ಬರ್ತಾ ಉಂಟು ಸರಿ. ಹೌದಾ ಸರಿ ಸರಿ ಹಾಗಾದ್ರೆ ನಾನು ಮತ್ತೆ ನಿಮ್ಗೇ ಸಿಗ್ತೇನೆ ಮಾತಾಡುವ ಜಾಗ್ರತೆ ಮಾಡಿ.

ನಾನ್ ಚೆನ್ನಾಗಿದ್ದೇನೆ, ಕೀರ್ತಿ ನೀವ್ ಹೇಗಿದ್ದೀರಾ?

ತುಂಬಾ ದಿನ ಆಯ್ತು call ಮಾಡ್ಲಿಲ್ಲ ಏನ್ ವಿಶೇಷ?

ಹಾ ಹೌದು ಈ ಮನೆ ಕೆಲ್ಸದ ನಡುವೆ phone ಮಾಡ್ಲಿಕ್ಕೆಸ ಪುರ್ಸೊತೇ ಆಗಲ್ಲ, ಈವಾಗ ಸ್ವಲ್ಪ free ಆಯ್ತಲ್ವಾ, ಅದಿಕ್ಕೆ phone ಮಾಡಿದೆ.

ಹೊ ಹೌದ ನಂಗೆಸ ಹಾಗೆ ಕೆಲ್ಸದಲ್ಲಿ time ಎ ಆಗುದಿಲ್ಲ.

ಹಾ ಹ ಹ ಏನಿಲ್ಲ ವಿಶೇಷ, ಇವತ್ತು ನಮೂರಿದ್ದು ಕಾರ್ತಿಕ ದೀಪೋತ್ಸವ, ಹಾಗೆ ನೀವ್ ಬರ್ತೀರಾ ಅಂತ ಕೇಳುವ ಅಂತ phone ಮಾಡಿದೆ.

ಅದು, ರಾತ್ರಿ ಏಳು ಗಂಟೆಗೆ ಶುರು ಆಗುತ್ತೆ.

ಹೊ ಹೌದಾ, ನಂಗೆಸ ದೀಪಕ್ಕೆ ಹೋಗ್ಲಿಕ್ಕೆ ಇತ್ತು ರಾತ್ರಿ, ನೀವ್ ಕರ್ದದ್ ಒಳ್ಳೆ ಆಯ್ತು ಸಂಜೆ ನಾನ್ ಬರ್ತೇನೆ ಹಾಗಾದ್ರೆ.

ಹಾ ಸರಿ ಬನ್ನಿ, ನಾನ್ ಕಾಯಿತಾ ಇರ್ತೇನೆ ನಿಮ್ಗೆ.

ಆ ಅದು ಶುರು ಆಗೋದು ರಾತ್ರಿ ಏಳು ಗಂಟೆಗೆ, ನೀವ್ ಒಂದು ಆರೂವರೆ ಹಾಗೆ ನಮ್ ಮನೆಗೆ ಬನ್ನಿ ಆಯ್ತಾ.

ಆಯ್ತು. ಇದು ಒಂದು ಒಂದ್ ಎರಡ್ ಗಂಟೆಯಲ್ಲಿ ಮುಗಿಯುತ್ತಾ ಕೀರ್ತಿ? ಮತ್ತೆ ಮನೆಗ್ ಬರ್ಬೇಕಲ್ಲಾ.

ಹಾ ಮುಗಿಯುತ್ತೆ, ಎಂಟೂವರೆ ಒಂಬತ್ತು ಗಂಟೆ ಒಳಗೆ ಮುಗಿಯುತ್ತದೆ.

ಹೌದಾ. ನಂಗೆ ಹೋಗ್ಲಿಕ್ಕೆ ಇತ್ತು ಆಯ್ತಾ ಪೂಜೆಗೆ ರಾತ್ರಿ ಎಲ್ಲಿಯಾದ್ರೂ ದೀಪ ಇದ್ರೆ ಹೊಗ್ಬೇಕಂತ ಆಂಕೊಳ್ತಿದ್ದೆ, ಅದಕ್ಕೆ ಸರಿಯಾಗಿ ನೀನ್ ಇವತ್ call ಮಾಡಿದ್ದಿ.

ಹ್ಮ್ ಹೌದಾ, ಮತ್ತೆ ನಂಗೆ ರಪ್ಪ ನಿಮ್ಮದ್ ನೆನಪ್ ಆಯ್ತು ಅದಕ್ಕೆ ಒಂದ್ಸರಿ ಕೇಳುವಂತಾ.

ಹೌದಾ, ಹೋದ್ ವರ್ಷ ಎಲ್ಲಾ ಪೂಜೆ ಇತ್ತ? ನೀವ್ ನಂಗೆ ಹೋದ್ ವರ್ಷ call ಮಾಡಿಲ್ಲ ಒಂದ್ ಎರಡ್ ಮೂರ್ ವರ್ಷ ಹಿಂದೆ ಒಮ್ಮೆ ಕರ್ದಿದ್ರಿ ಬಂದು ಹೋಗಿದ್ವಿ.

ಆ ಹೌದು ಅದೇ, ಅಂದ್ರೆ ಹೋದ್ ವರ್ಷ ಎಲ್ಲ ಕೊರೊನದಿದಿತ್ತು ಅಲಾ ಹಾಗೆ ಎರಡ್ ವರ್ಷ ಅವ್ರು ದೀಪೋತ್ಸವ ಮಾಡ್ಲಿಲ್ಲ, ಈ ವರ್ಷ ಅಂದ್ರೆ ಈಗ ಕೊರೊನ ಎಲ್ಲಾ ಇಲ್ಲ ಅಲಾ ಹಾಗಾಗಿ ಈ ಸರಿ ಮತ್ತೆ ಪ್ರಾರಂಭ ಮಾಡಿದ್ದಾರೆ.

ಹಾ ಹಾ. ನಿಮ್ಮ ಉರಲ್ಲಿ ಇಲ್ವಾ ಯಾವುದ್ಸ ದೀಪೋತ್ಸವ?

ದೀಪೋತ್ಸವ ಇದೆ. ಆದ್ರೆ ಅಷ್ಟು ಪರಿಚಯ ಇಲ್ಲ ರಾತ್ರಿ ಎಲ್ಲಿಸಾ ಹೋಗ್ಲಾ ಅದ್ಕೆ ನಿಮ್ದು ಪೂಜೆಗೆ ಬಂದದ್ ನಾನು, ಎರಡ್ ಮೂರ್ ವರ್ಷದ್ ಹಿಂದೆ ಮತ್ತೆ ಅದ್ರನಂತರ ಹೋಗ್ಲಿಲ್ಲ ಎಲ್ಲಿಸಾ. ಮ~ ಮಗನನ್ನು ಇನ್ನುಸ ಎಲ್ಲಿಸಾ ಕರ್ಕೊಂಡ್ ಹೋಗಿರ್ಲಿಲ್ಲ, ನಿಮ್ಮ ಮಗಸ ಇದ್ದಾನಲ್ಲ ಸಂಜೆ ನನ್ ಮಗನನ್ಸ ಕರ್ಕೊಂಡ್ ಬರ್ತೀನಿ. ಹಾ ಸರಿ ಕರ್ಕೊಂಡ್ ಬನ್ನಿ, ಅವ್ರಿಗೂ ಜೊತೆ ಆಗ್ತದೆ, ನಮ್ಗೂಸ ಮಾತಾಡ್ಲಿಕ್ಕೆ ಜೊತೆ ಆಗ್ತದೆ.

ಹ್ಮ್ ಮತ್ತೆ, ನಿಮ್ಮ ಊರಲ್ಲಿ ಬೇರೆಂತ program ಆಗ್ತದೆ ಅಂದ್ರೆ ಜಾತ್ರೆ ಎಲ್ಲ.

ಅಂದ್ರೆ ರಥೊತ್ಸವ ಇರ್ತದೆ, ಏಪ್ರಿಲ್ ತಿಂಗ್ಳಲ್ಲಿ ಮಾತ್ರ. ಏಪ್ರಿಲ್ ಮೇ ಇದು ತಿಂಗ್ಳಲ್ಲಿ ಇರ್ತದೆ. ಹಾ ಹಾ, ಯಾವುದು ದೇವಸ್ಥಾನ ಅಲ್ಲಿ? ನಮ್ದು ಇದು ಪಂಚಲಿಂಗೇಶ್ವರ ಬಟ್ಟೆವಿನಾಯಕ ಅಂತ, ಅಂದ್ರೆ ಗಣಪತಿ ದೇವಸ್ಥಾನ. ನಾವ್ ಅದನ್ನು ಬಟ್ಟೆವಿನಾಯಕ ಅಂದ್ರೆ ಅದೇ ಹೆಸ್ರಲ್ಲಿ ಅದು full ಖ್ಯಾತಿ ಆಗಿದೆ ಅದು ಏಪ್ರಿಲ್, ಮೇ ಅಲ್ಲಿ ಇರ್ತದೆ. ಹೌದಾ ಆ ನಾನ್ ಕೇಳಿಲ್ಲ, first time ಕೇಳುದು. ಈ ಸರಿ ನೀವ್ ನಂಗೆ ಹೇಳಿ ಆಯ್ತಾ ಯಾವಾಗ ಅಂತ, ನಾನ್ಸ ಬರ್ತೇನೆ. ಸರಿ ಒಟ್ಟಿಗೆ ಹೋಗುವ, ಏಪ್ರಿಲ್ ಅಲ್ಲಿ ಯಾವಾಗ ಇರುತ್ತೆ ಅಂತ ಹೇಳ್ತೇನೆ. ಮತ್ತೆ ಒಟ್ಟಿಗೆ ಹೋಗಿ ಸಂಜೆ ನಂತ್ರ ಬರ್ಬೋದು ನಾವ್. ಹಾ ಸರಿ. ಮತ್ತೆ ಅದೇ ಇವತ್ತು ನಾನ್ ಹೇಳಿದೆ ಅಲಾ ಇಲ್ಲಿ ಕಾರ್ತಿಕ ದೀಪೋತ್ಸವ ಅಂತ, ಅದು ಇಲ್ಲಿ ಶ್ರೀ ಲಕ್ಷ್ಮೀಜನಾರ್ದನ ದೇವಸ್ಥಾನ ಕಾಪಲ್ಲಿ, ಅಲ್ಲಿದು ರಥೊತ್ಸವ ಯಾವತ್ತುಸ ಆಗೋದು ಫೆಬ್ರವರಿ ಹದಿನೆಂಟಕ್ಕೆ, ನಾನ್ ಈ ಸರಿ ನಿಮ್ಗೆ ಹೇಳ್ತೇನೆ ಬನ್ನಿ ಅದಿಕ್ಕೆಸಾ. ಅದುಸ ಗೌ~ ಗೌಜಿ ಇರ್ತದೆ, ಬೆಳಿಗ್ಗೆ ಬಲಿ ಎಲ್ಲಾ ಇರ್ತದೆ ಮತ್ತೆ ರಾತ್ರಿ ಎಲ್ಲಾ ಇರ್ತದೆ.

ಹೌದಾ, ನಾನ್ ಇನ್ನೂ ಕಾಪುದ್ ರಥೊತ್ಸವಕ್ಕೆ ಹೋಗ್ಲಿಲ್ಲ, ಸರಿ ಹಾಗಾದ್ರೆ ಅದ್ಕೇಸ ಬರ್ತೇನೆ. ಅದಕ್ಕೆ ಬನ್ನಿ, ಅದು ತುಂಬಾ ವಿಜೃಂಭಣೆ ಇರ್ತದೆ.

ಆಯ್ತಾ.

ಹ್ಮ್ ಹ್ಮ್. ಮತ್ತೆಯೆಲ್ಲ ಈಗ ಇದಲ್ಲ, ಈಗ ಅಂದ್ರೆ ಹಬ್ಬ ಜಾತ್ರೆ ಅಂದ್ರೆ ಆಗ್ತಾ ಉಂಟು, ಈಗ ಧರ್ಮಸ್ಥಳದಲ್ಲಿಸ ದೀಪೋತ್ಸವ ಆಗ್ತಾ ಉಂಟ್ ಅಲಾ.

ಇಲ್ಲ ನಾನು ಹೀಗೆ TV ಯಲ್ಲಿ ಎಲ್ಲಿಯಾದ್ರು ನೋಡಿದ್ ಅಷ್ಟೇ, ಹೋಗ್ಲಿಲ್ಲ ದೀಪೋತ್ಸವಕ್ಕೆ. ಈಗ mobile ಅಲ್ಲಿ ಎಲ್ಲಸಾ ಬರ್ತದಲ್ಲ, ಅದ್ರಲ್ಲಿ ನೋಡಬೋದು. ಈ ಸಲ ನಾನ್ ಸ ಹೋಗ್ಲಿಲ್ಲ, ಆದ್ರೆ ಈ ಸಲಿ ತುಂಬಾ ಒಳ್ಳೇದ್ ಉಂಟ್ ಅಂತಾ ಹೇಳ್ತಾರೆ, ಇವತ್ತು ಕೊನೆದಿನ ಅಲ್ಲಾ. ಹೌದ್ ಈವತ್ ಕೊನೆದಿನ, ಈವತ್ ಮಧ್ಯಾಹ್ನ ಎಲ್ಲಿ ಹೋಗಿದ್ರಾ? ಇಲ್ಲ ಇವತ್ ಎಲ್ಲಿಗ್ಸಾ ಹೋಗ್ಲಿಲ್ಲ, ಮನೇಲಿ ಇದ್ದೇನೆ. ಹೌದು ನಾನ್ ಇವತ್ ಮಧ್ಯಾಹ್ನ ಹೋಗಿದ್ ದೇವಸ್ಥಾನಕ್ಕೆ, ಆದ್ರೆ ರಾತ್ರಿ ದೀಪೋತ್ಸವ ನೋಡುದ್ ಚಂದ. ಹೌದು ರಾತ್ರಿ ಚಂದ ಆಗ್ತದೆ ಮಧ್ಯಾಹ್ನ ಆದ್ರೆ ದರ್ಶನ ಮಾಡ್ಕೊಂಡ್ ಬರ್ತೇವೆ ಅಲಾ ನಾವು, ರಾತ್ರಿ time ಅಲ್ಲಿ ಖುಷಿ ಆಗ್ತದೆ. ಹೌದು, ಸರಿ ಸೀಮಾ ನಾನ್ ಒಂದ್ ಆರೂವರೆ ಅಸ್ಟೊತ್ತಿಗೆ ಹೊರಡಿ, ನಾನಿಂಗೆ ಮತ್ತೆ ಫೋನ್ ಮಾಡ್ತೇನೆ ಆಯ್ತಾ? .

ಹ hai ಅ ಹೇಗಿದ್ದೀರಾ ಸುಶ್ಮಾ? ಹಾ ನಾ ಅರಾಮದಿನ್ರಿ ನೀವ್ ಹೇಂಗಿದಿರಿ ಸೌಮ್ಯ? ಹ್ಮ್ ನಾನು ಅರಾಮ್ ಅದಿನ್ ನೋಡ್ರಿ ಊಟಾ ಅದೆಲ್ಲಾ ಆಯ್ತ್ರಿ? ಆಯಿತ್ ನೋಡ್ರಿ ನಿಮ್ದ್ ಆಯಿತನ್ರೀ? ಹ್ಮ್ ಆಯ್ತ್ ಎನ್ ರೊಟ್ಟೀ ಮಾಡಿದ್ರರೀ? ಹೌದ್ರಿ ಹ್ಮ್ ಈ ಬಿಸ್ಲಿಗಂತು ಬೇಕಲ್ರಿ ರೊಟ್ಟೀ.

ಏ ಇದ್ ಹೊಸಾ ಸೀರಿ ಬಂದಾವಂತ್ರಿ ಕರೀದಿ ಮಾಡಿರ್ಯ್ಯಾನ್ರಿ? ಹೌದ್ರಿ ನನ್ಗ್ ಗೊತ್ತಿರ್ಲಿಲ್ ಬಿಡ್ರಿ.

ಅಲ್ಲೆ ಹುಬ್ಳಿಯೊಳಗ ಅಂಗ್ಡಿ ಐತಲ್ರೀ ಅವ್ರ್ದ್ ಹ ಮದ್ವೀದು ಎಲ್ಲಾ ಅಲ್ಲೇ ಖರೀದಿ ಮಾಡ್ತಾರಲ್ರೀ.

ಹ ಪ್ರೀತಿ silk ಗಂಗಾವತಿ silk ಎರ್ಡೂ ಕಡೆನೂ ಬಂದಾವಂತ್ ನೋಡ್ರಿ.

ಏ ನನ್ಗ್ ಗೊತ್ತಿರ್ಲಿಲ್ ಬಿಡ್ರಿ ಚೊಲೋ ಆತ್ ನೋಡ್ರಿ ನೀವ್ ಹೇಳಿದ್ದ ಹೋಗ ಬೇಕ್ ನೋಡ್ರಿ ಈಗ್ ಹ್ಮ್ ಚಂದ್ ಅದಾವ್ ನೋಡ್ರಿ ತೊಗೋರಿ ನಾನು ತೂಗೋಂಡ್ ಬಂದೆ ರೀ ಒಂದ್ ನಾಲ್ಕ್. ಏನ್ ಜೋರ್ ಆಗೇತ್ ಏನ್ರೀ ಖರೀದಿ ಹಂಗಾರ?

ಜೋರ್ ಏನ್ ಇಲ್ರೀ ಅಷ್ಟೇ ರೀ ಅ ಎಂಟ್ನೂರು ಸಾವ್ರಾ ಹಂಗ್ ಇದ್ರು ಚಂದ್ ಇದ್ವು ರಿ ಅದ್ಕ ಆಗಿ ತಗೋಬಂದ್ವಿರಿ. ಹೌದ್ರೀ ಏನೂ ಬಾಳ designs ಎಲ್ಲಾ ಚೊಲೋ ಬಂದಾವ್ ಏನ್ರೀ? ಹ್ಮ್ ಚೊಲೋ ಬಂದಾವ್ರೀ ಎಲ್ಲಾ ನೋಡಿ ಅ ಸಲ್ಪ ಹಿಂಗ ಇದರ್ ತರಾನೆ ಅಹ್ ಎಲ್ಲಾದ್ರುನು ಉಟ್ಕೊಂಡ್ ಹೋಗೋ ತರಾ ಅದಾವ್ ರೀ ಹಿಂಗ್ ಎನಾದ್ರು function ಇತ್ ಅಂದ್ರ ನಡಿತದ್ ರೀ ಸಮರಂಬಕ್ ಅದು ಉಟ್ಕೊಂಡು ಹೋಗ್ಬೋದು ನೋಡ್ರಿ.

ಅಷ್ಟಿನ್ದ್ ಅಷ್ಟೇ ಸಾವ್ರ ಏಂಟ್ನೂರು ಕೊಟ್ಟೆವ್ ಅನಂಗ್ ಎನ್ ಇಲ್ ರೀ ಅವೇನು.

ಮದ್ವೀಗೆ ಎಲ್ ಮಾಡಿದ್ರಿ ರೀ ಖರೀದಿ ಎಲ್ಲಾ ರೀ. ಇಲ್ಲೇ ಎಲ್ಲಾ ತೂಗೋಂಡಿದ್ದೇ ನೋಡ್ರಿ ಸೀರಿ ಅದೂ.

ಎಲ್ಲಿ ಯಾವ್ ಅಂಗ್ಡ್ಯಾ ಗ್ ತೂಗೋಂಡಿದ್ರಿ ನೀವು .

ಹೌದ್ರಿ ನಾನ್ ಗಂಗಾವತಿ silk ಒಳ್ಗ ತಗೊಂಡಿದ್ದೇ ರೀ.

ನಾ ಪ್ರೀತಿ silk ಒಳ್ಗ ಅಂದ್ರ ಎಲ್ಲಾ ಜವ್ಳಿ ಎಲ್ಲಾ ಅಲ್ಲೇ ಹಾಕ್ಸಿದ್ವಿ.

ಹಿಂಗಾಗಿ ಬಾಳ್ ಚೊಲೋ ಸಿಕ್ಕಿತ್ ನಮ್ಗ.

ನಮ್ ಗೆಳ್ತೀದು ಅಕ್ಕಂದು ಅಲ್ಲೇ ತಗೋಂಡಿದ್ರು ರೀ ಪ್ರೀತಿ silk ಒಳ್ಗ ರೀ ಅವ್ರ ಜವ್ಳಿ ಎಲ್ಲಾ ರೀ.

ನಮ್ ಮನ್ಯಾಗ ನಮ್ ನಮ್ ಅಕ್ಕಾ ಗುಳ್ ಇಬ್ಬರ್ದು ನನ್ಕಿಂತ ಮುಂಚೆ ಲಗ್ನ ಐತ್ರಿ ಅವ್ರದ್ ಎಲ್ಲಾ ನೂ ನಾವ್ ಖರೀದಿ ಅಲ್ಲೆ ಮಾಡಿದ್ವಿ ರೀ. ಹ್ಮ್ ಮತ್ ನಿಮ್ದ್ ಅಷ್ಟೇ ಗಂಗಾವತಿಗ್ ಹೋದ್ರೆನ್. ಇಲ್ರೀ ನಮ್ ಅಂದ್ರ ಅವರ್ದುನೂ ಗಂಗಾವತಿ ಒಳ್ಗ ಖರೀದಿ ಮಾಡಿದ್ವಿರೀ ನಾವು ಹಂಗಾಗಿ ನಂದು ಗಂಗಾವತಿ ಒಳ್ಗನ್ ಮಾಡಿದ್ವಿ ರೀ. ನಮ್ ಮನ್ಯಾಗ ಎಲ್ಲಾ ಒಬ್ಬರ್ದು ಎಲ್ಲಿ start ಆಯ್ತ್ ಅಂದ್ರ ಎಲ್ ಶುರುವೈತ್ ಅಂದ್ರ ಅಲ್ಲಿ ಅದ ರೀ ಹಿರ್ಯಾರ ಬಿಟ್ ಮುಂದ್ ವರಿಬಾರ್ದ . ಛೋಲೋ ಬಿಡ್ರಿ ಅದೋಂತರಾ ಎಲ್ಲಾ ಗೊತ್ತ್ ಇರ್ತೆತಲ್ಲ ಯಾವ್ ಯಾವ್ type ಸಿಗ್ತಾವ್ ಅಂತ್ಹೇಳಿ. ಹ ಹೌದ್ರಿ ಅಲ್ಲಿ ಗಂಗಾವತಿ ಒಳ್ಗನ ಚಲೋ ರಿ ಹಿಂಗ ನಮ್ಗ ಬಿಟ್ ಬಿಡ್ತಾರಿ ಅವ್ರ ಒಳ್ಗ ನೀಮ್ಗ್ ಹೆಂತಾವ್ ಬೇಕ್ ಹಂತಾವ್ ತೂಗೋರಿ ಅಂತಂದ್ರು.